ಈ ಚಿತ್ರ ಗಳಲ್ಲಿ ಕಂಡು ಬರುವತಹ ದ್ರಶ್ಯಗಳೆಂದರೆ --

ಸ್ವಚ್ಛಂದವಾದ ಎತ್ತರವಾದ ಗೊಮ್ಮಟೇಶ್ವರ ವಿಗ್ರಹವನ್ನ --

ಬೇರೆ ತಾರಾಗೆ ಅದರ ಒಂದು ಮೌಲ್ಯವನ್ನು ಕೂಡ ಅಂಟಿ --

ಈ ಚಿತ್ರದಲ್ಲಿ ಕಂಡು ಬರುವಂತಹ ದ್ರಶ್ಯವೇನೆಂದರೆ--

ಸ್ನಾನದ ಕೊಳವಾಗಿದೆ ಒಂದು ಸ್ನಾನದ ಸ್ವಿಮಿಂಗ್ ಫೂಲ್ ಆಗಿದೆಯಾ ಒಂದು ಅದ್ಭುತವಾದ ಸ್ಥಳದಲ್ಲಿಯೇ --

ಸೂರ್ಯನ ರಶ್ಮಿಗಳು ಬಿಂಬ ಮೂಡಿ ಕಾಮನ ಬಿಲ್ಲಿನ ಆಕಾರ ಬಿಂಬ ಮೂಡಿದೆ.